ಮೇಲಿನಂತೆ ನಮಗೆ ಒಂದು ರಸ್ತೆಯ ಬದಿಯಲ್ಲಿವ ಪೆಟ್ರೋಲ್ ಬಂಕ್ ಅನ್ನು ಕಾಣು ಬರ್ತಾ ಇದೆ.

ಕಂದು ಬಣ್ಣಗಳ ಮಿಶ್ರಣವಾಗಿದೆ ಕೋಳಿಯ ತಲೆಯು ಕೆಂಪು ಬಾಚನಗಿ ಮತ್ತು ಹಳದಿ ಕೊಕ್ಕನ್ನು ಹೊಂದಿದೆ.

ಮುಂದೆ ಒಂದು ಬೈಸಿಕಲ್ ಅನ್ನು ಪಾರ್ಕ್ ಮಾಡಲಾಗಿದೆ ಇದರ ಮೇಲೆ ಗಿಡ ಮರಗಳಿವೆ.

ಕಟ್ಟಡದ ಬೋರ್ಡಿನ ಮೇಲೆ ರಾಯಲ್ ಎನ್ಫೀಲ್ಡ್ ಎಂದು ಬರೆಯಲಾಗಿದೆ.

ಸಮಾಧಿಯ ಸುತ್ತಲು ಕಂಬಗಳು ಮತ್ತು ಗೋಡೆಗಳಿವೆ.

ಈ ಮೇಲಿನಂತೆ ನಮಗೆ ಒಂದು ನದಿಯಲ್ಲಿರುವ ದೋಣಿಯನ್ನು ಕಾಣು ಬರ್ತಯಿದೆ.

ಮತ್ತು ಪುರುಷರು ವಿವಿಧ ಕೆಲಸಗಳಲ್ಲಿ ತೊಡಗಿರುವಂತೆ ಕಾಣುತ್ತದೆ.

ಅಲ್ಲಿ ಹಲವಾರು ಕಾರುಗಳು ದುರಸ್ತಿಗಾಗಿ ತೆರೆದ್ ಬ್ಯಾನೆಟ್ ಗಳೊಂದಿಗೆ ನಿಂತಿವೆ.

ಇದು ವಾಹನಗಳನ್ನು ದುರಸ್ತಿ ಮಾಡುವ ಅಥವಾ ನಿರ್ವಹಿಸುವ ಸ್ಥಳದಂತೆ ಕಾಣುತ್ತಿದೆ.

ಚಿತ್ರದಲ್ಲಿ ಕಂಡು ಬರುವ ಫಿರಂಗಿಯೂ ಕೋಟೆಯ ರಕ್ಷಣಾ ವ್ಯವಸ್ಥೆ ಒಂದು ಭಾಗವಾಗಿತ್ತು.

ಈ ಮೇಲಿನಂತೆ ನಮಗೆ ಒಂದು ಉದ್ಯಾನದಲ್ಲಿರುವ ಚಿತ್ರವನ್ನು ಕಾಣು ಬರ್ತಾ ಇದೆ.

ಇದು ನೇರಳೆ ಮತ್ತು ಬಿಳಿ ಹೂಗಳನ್ನೊಂದಿಗೆ ಹಸಿರು ಹುಲ್ಲಿನ ಪ್ರದೇಶವನ್ನು ಒಳಗೊಂಡಿದೆ.

ದೇವಸ್ಥಾನವನ್ನು ಗುಲಾಬಿ ಮತ್ತು ಬಿಳಿ ಬಣ್ಣದ ಬಣ್ಣಗಳಿಂದ ಅಲಂಕರಿಸಲಾಗಿದೆ.

ಇದು ಒಂದು ಕಿರಾಣಿ ಅಂಗಡಿ ಆಗಿರಬಹುದು.

ಮತ್ತು ಅಂಗಡಿಯಲ್ಲಿ ಒಂದು ಫ್ರಿಡ್ಜ್ ಇದೆ ಫ್ರಿಡ್ಜ್ನ ಲ್ಲಿ ಇತರ ಪಾನಿಯ ವಸ್ತುಗಳು ಇವೆ.

ಹಿನ್ನಲೆಯಲ್ಲಿ ಗೋಡೆಗಳು ಮತ್ತು ಕಂಬಗಳು ತಿಳಿ ಬಣ್ಣದ ಅಂಭೃತಿ ಶಿಲೆಯಿಂದ ಮಾಡಲ್ಪಟ್ಟಿವೆ.

ಮತ್ತು ಅದರ ಪ್ರವೇಶದ್ವಾರವು ಕಾಣು ಬರ್ತಾ ಇದೆ ರೆಸ್ಟೋರೆಂಟ್ ನ ಒಳಗೆ ಬಹಳಷ್ಟು ವ್ಯಕ್ತಿಗಳು ಇರುವುದನ್ನು ನಾವು ನೋಡಬಹುದು.

ಇದರ ಮೇಲೆ ಶಾಂತವಾಗಿ ಮತ್ತು ತಿಳಿಯಾಗಿದೆ.

ಅಂಗಡಿಯಲ್ಲಿ ಫ್ರಿಜ್ ಗಳಲ್ಲಿ ಇತರ ಪಾನೀಯಗಳನ್ನು ಇವೆ ಅಂಗಡಿಯ ಕಪಾಟಿನಲ್ಲಿ--

ಮತ್ತು ಪ್ರಾದಿ ಮತ್ತು ಇತರು ಜನರು ಅವರನ್ನು ಹಿಂಭಾಲಿಸುತ್ತಿದ್ದಾರೆ.

ಶಓಮಿ ಎಂ_ಐ ಸ್ಟೋರ್ ಎಂದು ಬರೆಯಲಾಗಿದೆ ಇನ್ನೊಂದು ಅಂಗಡಿಯ ಮೇಲೆ ಹ್ಯಾಪಿ ಕಿಡ್ಸ್ ಎಂದು ಬರೆಯಲಾಗಿದೆ.

ಈ ಮೇಲಿನಂತೆ ನಮಗೆ ಒಂದು ಕಿರಾಣಿ ಅಂಗಡಿಯ ಒಳಾಂಗಣ ಚಿತ್ರಣವನ್ನು ಕಾಣು ಬರ್ತಾ ಇದೆ.

ಚಿತ್ರವು ಪುಸ್ತಕ ಅಂಗಡಿಯಲ್ಲಿ ನಡೆಯುತ್ತಿರುವ ಸಭೆ ಎಂದು ತೋರಿಸುತ್ತದೆ.

ಹಿಂಭಾಗದಲ್ಲಿ ಹಸಿರಿನಿಂದ ಕೂಡಿದ ಭೂ ದೃಶವಿದೆ ಮತ್ತು ಆಕಾಶವು ತಿಳಿಯಾಗಿದೆ.

ಈ ಮೇಲಿನಂತೆ ನಮಗೆ ಒಂದು ಕೋಣೆಯ ಒಳಭಾಗವನ್ನು ಕಾಣ ಬರ್ತಾಯಿದೆ.

ಇಲ್ಲಿನಂತೆ ನಮಗೆ ಒಂದು ಅಂಗಡಿ ಮತ್ತು ಅದರ ಬೋರ್ಡನ್ನು ಕಾಣಬರುತ್ತಾಯಿದೆ ಬೋರ್ಡಿನ ಮೇಲೆ --

ಇಷ್ಬಾ ಲೇಡೀಸ್ ಫ್ಯಾಷನ್ ಅಂಡ್ ಜನ್ರಲ್ ಸ್ಟೋರ್ ಎಂದು ಇಂಗ್ಲಿಷ್ ನಲ್ಲಿ ಬರೆಯಲಾಗಿದೆ.